ಅಲ್ಲಿ ನೋಡೋದೆಲ್ಲಾ ಪಕ್ಷಿ ಪ್ರಾಣಿಗಳು ಎಲ್ಲಾ ಚನ್ನಗಿದ್ದವು.

ಗೊವೆರ್ಮೆಂಟ್ ಬಸ್ ಇಷ್ಟ ಇಲ್ಲಾ ಅದು ಕುತ್ತಕೊಂಡು ಜರ್ನಿ ಮಾಡಬೇಕಂದ್ರೆ ನಮ್ಮಗೆಲ್ಲಾ ಹೊಟ್ಟೆ ನೋವು ಎಲ್ಲಾ ಬರುತ್ತೆ ಆದ್ರೆ--

ನಮ್ಮ ಫ್ರೆಂಡ್ಸ್ ಎಲ್ಲಾ ಸೇರಿ ಫೋರ್ ಹೊಡದ್ದಾಗ ಫುಲ್ ಕ್ಯಾಕೆ ಹೊಡೆದು ಮಾಡತ್ತಿವಿ .

ಆ ಒಂದು ಟ್ಯಾಬ್ಲೆಟ್ ಇನೊಂದು ಟ್ಯಾಬ್ಲೆಟ್ ಕೊಡತ್ತನ್ ಹತ್ತು ರೂಪಾಯಗೆ ಎರಡು ಮೂರಂಗೆ ಕೊಡತ್ತನ್ ಬೇಸ್ ತಾಲೂಕ್ ಇರೋದ್ ಒಂದೇ ಒಂದೇ ಮೆಡಿಕಲ್ ಶಾಪ್ .

ಅದ್ ಇದಿದ್ರೆ ಸ್ವಪ್ ಅಭ್ಯಾಸ ಆಯಿತ್ತು ಅರ್ಜನಟಗೆ .